ಇದು ಕೊಯ್ಲಾ ರೆಸ್ಟೋರೆಂಟ್ ಅಂತ ಹೇಳಿ ರೆಸ್ಟೋರೆಂಟ್ ಅಂದ್ರೆ ಇದರಲ್ಲೆಲ್ಲ ಎಲ್ಲ ತರದ ಆಹ್ಹ್ ಆಹ್ಹ್ ತಿನ್ನುವ ಎಲ್ಲ ಐಟಮ್ಸ್ ಎಲ್ಲ ಸಿಗ್ತದೆ ಇಲ್ಲಿ --

ಮತ್ತೆ ಬೇರೆ ತರದ್ ಎಲ್ಲ ಆಹ್ಹ್ ಬಂಪ್ಸ್ ಅದ್ ಎಲ್ಲ ಮಾಡ್ತಾರೆ ಇದು ಒಂದು ಹೋಟೆಲ್ ತರಾನೇ ಚೆನ್ನಾಗಿದೆ .

ಇದು ಒಂದು ಡಾನ್ಸ್ ಪ್ರೋಗ್ರಾಮ್ ಹೌದು ಎಲ್ಲ ಹುಡುಗ್ಯಾರೆಲ್ಲ ಸೇರಿ ಒಂದು ಮಾಡುವ ಡಾನ್ಸ್ ಇದು.

ನೀರು ಇದಾಗಿದೆ ಅಂದ್ರೆ ಮಳೆಗಾಲದಲ್ಲಿ ನೀರು ಎಲ್ಲ ಶೇಖರಣೆ ಆಗ್ತದಲ್ಲ ಆ ತರ ಒಂದು ತೋಡು ಹೇಳ್ತಾರೆ --

ಹೌದು ಅದರಿಂದಾಗಿ ಎಲ್ಲ ಮೇಲ್ಗಡೆ ಇಂದ ಎಲ್ಲ ರತೋತ್ಸವ ವನ್ನು ಎಲ್ಲ ಬಿಲ್ಡಿಂಗ್ ಮೇಲೆ ಎಲ್ಲ ನಿಂತು ಜನ ನೋಡ್ತಾ ಇದ್ದಾರೆ .

ಇಲ್ಲಿ ತುಂಬಾ ಜನ ಈ ಕಡೆ ಆ ಕಡೆ ಹೋಗ್ತಾರೆ ಕಾರ್ ಎಲ್ಲ ಪಾರ್ಕಿಂಗ್ ಉಂಟು ವೆಹಿಕಲ್ ಎಲ್ಲ ಸಣ್ಣ ವೆಹಿಕಲ್ ಎಲ್ಲ ಪಾರ್ಕಿಂಗ್ ಮಾಡಿದ್ದಾರೆ.

ಇದು ಕ್ರೈಸ್ತ ಮಂದಿರ ಇದರಲ್ಲಿ ಪ್ರವಚನ ನಡೀತಾ ಉಂಟು ಅದು ಕ್ರೈಸ್ತ ಅದು ಅವ್ ಅವ್ರ ಕ್ರೈಸ್ತ ಗುರುಗಳಿದು ಎಲ್ಲ ಜನ ಕೇಳಿ ಚೆನ್ನಾಗಿ ನೀಟಾಗಿ ಕುತ್ಕೊಂಡು --

ಹೌದು ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಎಲ್ಲ ಕೆಲಸ ಎಲ್ಲ ನಡೀತದೆ ಟೀಚಿಂಗ್ ಎಲ್ಲ ನಡೀತದೆ ಹೌದು --

ಇದೊಂದು ಬಟ್ಟೆ ಅಂಗ್ಡಿ. ಹೌದು. ಎಲ್ಲ ತರ್ ತರದ ಬಟ್ಟೆಗಳನ್ನೆಲ್ಲ ಇಟ್ಟಿದ್ದ್ದಾರೆ ನೀಟಾಗಿ ಚೆನ್ನಾಗಿ --

ತಿನ್ನುವ ವಸ್ತು ಮತ್ತೆ ಎಲ್ಲ ಬೇರೆಯೆ ಐಟಮ್ ಎಲ್ಲ ಇರ್ಬಹುದು ಸ್ಟೇಷನರೀಸ್ ಆಗ್ಲಿ ಮತ್ತೆ ಇದು ವೆಜಿಟೇಬಲ್ಸ್ ಅದೆಲ್ಲ ಇರ್ಬಹುದು ಇದರಲ್ಲಿ ಅಂದ್ರೆ ಹೋಗ್ತಾ ಇದ್ದಾರೆ ಒಳಗಡೆ --

ಆಹ್ಹ್ ಎಲ್ಲ ಪಾರ್ಕಿಂಗ್ ಏರಿಯಾ ಆಗ್ಲಿ ಮತ್ತೆ ಜನ ಎಲ್ಲ ಆ ಕಡೆ ಈ ಕಡೆ ಓಡಾಡುವ ಏರಿಯಾ .

ಇದು ಎಲ್ಲ ಒಂದು ಪರ್ಫೆಕ್ಟ್ ಆ ಅಂಥೇಳಿ ಇದು ಕಂಪನಿ ಹೆಸರಿರಬಹುದು ಇದು ಅವ್ರದ್ದು ಟೂರಿಂಗ್ ಬಸ್ ಇದು ಎಲ್ಲ ಕಡೆ ಟೂರ್ ಎಲ್ಲ ಹೋಗುವುದಾದರೆ-

ಅದು ಕೆಳವರೆಲ್ಲ ರಿಕ್ಷಾ ಎಲ್ಲ ನಿಲ್ಲಿಸಿ ರಿಕ್ಷಾದಲ್ಲಿ ಹತ್ತ ಇದ್ದಾರೆ ದೇವಸ್ಥಾನದಿಂದ ಬಂದು ನೋಡುವಾಗ ಖುಷಿ ಆಗುತ್ತೆ ಈ ದೇವಸ್ಥಾನ ಹೌದು ತುಂಬಾ ಪುರಾತನ ಇರಬಹುದು --

ಅದು ಎಲ್ಲ ಬ್ಯಾಂಕಿನವರು ಎಲ್ಲ ಅದ್ರ್ ಒಂದು --

ಅದು ಅಷ್ಟ ಮತ್ತೆ ಜೆನೆರಲ್ ಸ್ಟೋರ್ ಉಂಟು ಎಲ್ಲ ಒಂದ್ ಏಳು ಎಂಟು ಅಂಗಡಿ ಎಲ್ಲ ಉಂಟು ಇದರಲ್ಲಿ ಅದು ಎಲ್ಲ ಪಾರ್ಕಿಂಗ್ ಏರಿಯಾ ಎಲ್ಲ ಚೆನ್ನಾಗಿದೆ.

ಇದು ಕ್ರಿಕೆಟ್ ಆಡುವ ಪ್ಲೇ ಗ್ರೌಂಡ್ ಇರ್ಬೇಕು ಹೌದು ಎಲ್ರು ಸ್ಟೇಡಿಯಂ ತರ ಎಲ್ಲ ಕುತ್ಕೊಂಡಿದ್ದಾರೆ ಜನ ಎಲ್ಲ ಕೆಲವ್ರೆಲ್ಲ ಎದ್ದು ನಿಂತು --

ನೋಡ್ತಾ ಇದ್ದಾರೇ ಕೆಲವ್ ಪ್ಲೇಯರ್ಸ್ ಎಲ್ಲ ಹೋಗ್ತಾ ಇದಾರೆ ಆಡ್ಲಿಕ್ಕೆಲ್ಲ ಇದು ದೊಡ್ಡ ಗ್ರೌಂಡ್ ಇದು .

ಅದು ಮೇನ್ ರೋಡ್ ಇರ್ಬಹುದು ಇದು ಬಸ್ ಹೋಗುವಂಥ ಸ್ಥಳ ಒಂದು ಸೈಡ್ ಮೇಲೆ ಎಲ್ಲ ದೊಡ್ಡ ಕಾಂಪ್ಲೆಕ್ಸ್ ತರ ಉಂಟಿದು.

ಆಮೇಲೆ ಹೋಗಿ ಎಲ್ಲ ತಿನ್ನುವ ಸೀನ್ ಎಲ್ಲ ನೋಡ್ತಾ ಇದ್ದೇವೆ ಹೌದು ಮತ್ತೆ ಕೆಲವೆಲ್ಲ ಪ್ರೋಗ್ರಾಮ್ ಅಂದ್ರೆ ಲೈಟಿಂಗ್ಸ್ ಎಲ್ಲ ಹಾಕಿ ಡಾನ್ಸ್ ಎಲ್ಲ ಆಗುವಂತ ಏರಿಯಾ ಪ್ರೋಗ್ರಾಮ್ ತರ ಇದೆ ಇದು.

ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಅಂತ್ ಹೇಳಿ ಬರ್ದಿದ್ದಾರೆ. ಹೌದು. ಪ್ರಥಮ ದರ್ಜೆ ಅಂದ್ರೆ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಪಿ.ಯು.ಸಿ -

ಇದು ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಶಾಪ್ ಇರ್ಬಹುದು ಇದು ಯಾವ್ದ್ ಎಲೆಕ್ಟ್ರಿಕಲ್ ಅಲ್ಲಿ ನಡೆಯುವ ರಿಕ್ಷಾ ಮತ್ತೆ ಸೈಕಲ್ ಅದೆಲ್ಲ ಇಟ್ಟಿದ್ದಾರೆ ಇದರಲ್ಲಿ --

ಇದು ಫೆಡರಲ್ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಅಂತ ಇದರಲ್ಲಿ ಎಲ್ಲ ಆಹ್ಹ್ ಪಾರ್ಕಿಂಗ್ ಏರಿಯಾ ಎಲ್ಲ ತುಂಬಾ ಚೆನ್ನಾಗಿದೆ.

ಇದು ಯೆನಪೋಯ ಡೆಂಟಲ್ ಕಾಲೇಜು ಅದು ಇದು ಅಹ್ ಹಲ್ಲಿನ ಇದು ಆಸ್ಪತ್ರೆ

ಎಲ್ಲ ಗಲ್ಫ್ ಕಂಟ್ರಿ ಆಗ್ಲಿ ಆಹ್ಹ್ ಯುಕೆ ಯುಎಸ್ಯೆ ಆ ಕಡೆ ಎಲ್ಲ ಹೋಗ್ತಾ ಇದ್ರೂ-

ತುಂಬಾ ಚೆನ್ನಾಗಿ ಕಾಣಿಸ್ತಾ ಉಂಟು ಎಲ್ಲ ಲೈಟಿಂಗ್ಸ್ ಎಲ್ಲ ತುಂಬಾ ಗ್ರಾಂಡ್ ಆಗಿದೆ ಎಲ್ಲ ಅದು ವಿಶೇಷವಾಗಿ ಇರುವಂಥ ಹಾಲ್ ಇದು.

ಅದು ಸಾಯಂಕಾಲದ ಕಾಲೇಜ್ ಹೌದು ಬೆಳಿಗ್ಗೆ ಇರುವುದಿಲ್ಲ ಈ ಕಾಲೇಜು ಸಾಯಂಕಾಲ ಈ ಕಾಲೇಜು ಓಪನ್ ಆಗ್ತದೆ --

ಥ ಇರುವ ಸ್ಥಳ ಇದರಿಂದ ಎಲ್ಲ ಬ್ಯಾಂಕಿನಿಂದ ಇದು ಕಾರ್ಡ್ ಹಾಕಿ ಹಣ ಎಲ್ಲ ತೆಗಿತಾರೆ.

ಇದು ಒಂದು ಸ್ಟೇಡಿಯಂ ಎಲ್ಲ ಮಕ್ಕಳೆಲ್ಲ ಓಡ್ತಾ ಇದ್ದಾರೆ.